ಮೂರ್ ಜನ ಪೂರ್ಚಸ್ ಮಾಡ್ತಾ ಇದಾರೆ.

ನೀರು ಹರೀತೈದೆ ದೊಡ್ಡದೊಂದು ಚಿಕ್ಕದೊಂದು ಸೇತುವೆ ಇದೆ ಚಿಲಿಕಸೇತುವೆ ಮೇಲೆ ಹೋಗ್ತಾಯಿದ್ದರೆ ಬರ್ತಯಿದಾರೆ.

ಚೇರ್ ಮೇಲೆ ಒಬ್ಬ ವ್ಯಕ್ತಿ ಮೊಬೈಲ್ ಇಟ್ಟ್ಕೊಂಡು ಕೂತಿದಾರೆ ಕ್ಯಾಲ್ಕುಲೇಟರ್ ಇದೆ.

ಬಿಲ್ಡಿಂಗ್ ಇದೆ ಬಿಲ್ಡಿಂಗ್ ಮುಂದೆ ದೊಡ್ಡ ಮರ ಇದೆ ದೊಡ್ಡ ಮರದ ಹತ್ರ ಬೈಕ್ಗ ಳೆಎಲ್ ಐದೇ ಪಾಟ್ ಇದೆ.

ಬಂಡೆಇದೆ ಬಂಡೇ ಮೇಲೆ ತುಂಬ ಜನ ನಿಂತ್ಕೊಂಡು ಫೋಟೋ ಎಲ್ಲ ತಾಗಿಸಿಕೊಳುತಿದ್ದರೆ.

ಒಬ್ಬ ಹುಡುಗ ಸೆಲ್ಫಿಯೇ ತಗೋಂತೈದಾನೆ ಲೇಡೀಸ್ ಇದಾರೆ ಮರಗಳಿವೆ.

ಬೆಟ್ಟಗುಡ್ಡ ಗಳಿದವೇ ಅಲ್ಲಲ್ಲಿ ಮರಗಳಿದವೇ ಮರಗಳ ಮುಂದೆ ಸೇತುವೆ ಇದೆ ಸೇತುವೆ ಮುಂದೆ ದೊಡ್ಡ ಕೆರೆ ಇದೆ ಸ್ವಲ್ಪ ಜನ ಇಲ್ಲಿ ಮೇಲಗಡೆ ಹತ್ತಿ ಬಿಟ್ಟು ಕೆರೆನ್ನು ನೋಡ್ತಾ ಇದ್ದಾರೆ.

ಬೆಟ್ಟ ಮರ ಗಿಡಗಳೆಲ್ಲ ಇದ್ದಾವೆ ಮದ್ಯದಲ್ಲಿ ನದಿ ಹರಿತಾ ಇದೆ ದೋಣಿ ಇದೆ ಕಲ್ಲ ಇದೆ ಕಲ್ಲ ಮೇಲೆ ಒಬ್ಬ ವ್ಯಕ್ತಿ ಕೊಂತಿದ್ದಾನೆ ಮತ್ತೆ ಈ ಕಡೆ ನೆಲ ಇದೆ.

ಸೈಕಲ್ ಶಾಪ್ ಇದೆ ಅಲ್ಲಿ ನಾಲ್ಕು ಜನ ಇದ್ದಾರೆ ಇಬ್ಬರು ಬ್ಲಾಕ್ ಕಲರ್ ಅಲ್ಲಿ ಇದ್ದರೆ ಎಲೋ ಪಿಂಕ್ --

ಸಲೂನ್ ಶಾಪ್ ಇದೆ ಹೇರ್ ಕಟ್ ಮಾಡಿಸ್ಕೊಂಡಿರೊರೊಬ್ರು ಕೂತಿದ್ದಾರೆ ಹೇರ್ ಡಿಸೈನ್ನಾಗಿದೆ ಮಿರರ್ ಇದೆ ಮಿರರ್ ಒಳಗಡೆ ಫೋಟೋ ತೆಗೀತಿರೋ ಪಿಕ್ಚರ್ ಇದೆ.

ಹಾಗೆ ಪೌಡರ್ ಇದೆ ವಾಟರ್ ಬೊಟ್ಟಲ್ ಇದೆ ಸ್ವಿಚ್ ಇದೆ ಕಾಫಿ ಕಲರ್ ಮಿರರ್ ಆಹ್ ಇದೆ.

ಸ್ಟೇಟ್ ಬ್ಯಾಂಕ್ ಆಫ್ ಇಂಡೀಯಾ ಏ.ಟಿ.ಎಂ ಅಲ್ಲಿ ತುಂಬ ಜನ ಕ್ಯೂ ನಿಂತಿದೆರೇ ಆಗೇ ಗ್ರೀನ್ ಕಲರ್ ಸರಿ ಉತ್ತಿದರೆ ಸೈಕಲ್ ಇದೆ ಬೈಕ್ ಇದೆ ಸ್ಕೂಟಿ --

ಎ.ಟಿ.ಎಂ ಬೋರ್ಡ್ ಇದೆ ಯೂನಿಕ್ ಬ್ಯಾಂಕಿಂ ದು ಬ್ಯಾಂಕ್ ಎ.ಟಿ.ಎಂ ಗೆ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ ಮೇಲೊಂದು ಬಿಲ್ಡಿಂಗ್ ಇದೇ ಬ್ಲೂ ಕಲರ್ ಅಲ್ಲಿ --

ಇಬ್ಬರು ಕೂತಿದರೆ ಹೊರಗಡೆ ಇಬ್ರುಇದಾರೆ ಒಬ್ರು ನಿಂತಿದ್ದಾರೆ ಇನ್ನೊಬ್ರು ಕೂತಿದ್ದಾರೆ ಬಿಲ್ಡಿಂಗ್ ವೈಟ್ ಕಲರ ಲ್ಲಿದೆ.

ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬೋರ್ಡ್ ಇದೆ ಬೋರ್ಡ್ ಬ್ಲೂ ವೈಟ್ ಮತ್ತೆ ಗ್ರೀನ್ ಕಲರ್ ಅಲ್ಲಿ ಇದೆ ಇಬ್ಬರೂ ಲೇಡೀಸ್ ಇದ್ದರೆ ಒಬ್ಬರು ಜೆಂಟ್ಸ್ ಇದ್ದರೆ. ಮುಂದುಗಡೆ ಇಬ್ರು ಜೆ --